ಲ್ಯಾವೆಂಡರ್ ಕಲರ್ ಟಿ-ಶರ್ಟ್ ಹಾಕೊಂಡಿದ್ದಳೆ. ಬ್ಲಾಕ್ ಹೇರ್ ಇದೆ. ಸುತ್ಲು ಲೈಟಿಂಗ್ಸ್ ಎಲ್ಲ ತುಂಬಾ ಅರೇಂಜ್ಮೆಂಟ್ ಮಾಡಿದ್ದಾರೆ ಆ ಕಡೆ ಶೋಕೇಸ್ ನಲ್ಲಿ.

ಇದು ಬ್ಲಡ್ ಡೊನೇಟೆಡ್ ಇದು ಅನ್ಸುತ್ತೆಹಾಗಾಗಿ ತುಂಬಾ ಜನ ನಿಂತ್ಕೊಂಡಿದ್ದಾರೆ ಆ ಹುಡುಗಿ ಒಂದು ಲೇಡಿ ಇದಾಳಲ್ಲ ಅವಳು ಬ್ಲಡ್ ಡೊನೇಟ್ ಮಾಡಿರಬಹುದು.

ಸ್ಕೂಲಲ್ಲಿ ನೋಡ್ರಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಗುಂಪಲ್ ಕಟ್ಕೊಂಡು ಐದ್-ಐದ್ ಜನ ಆರ್-ಆರ್ ಜನದ್ ಗುಂಪಲ್ಲಿ ಒಂದೊಂದು ರಂಗೋಲಿ ಬಿಡುಸ್ತಾ ಇದ್ದಾರೆ.

ಇದು ಸಹ ಚರ್ಚ್ ಸ್ಕೂಲ್ ಅಂತ ಅನ್ಸುತ್ತೆ ಮಕ್ಳನ್ನ ನೋಡಿ ಏನು ಗ್ರಾಫ್ಡ್ ಮಾಡ್ತಿದ್ದಾರೆ ನಿಂತು ಡಿಸೈನ್ಸು ಗ್ರಾಫ್ ಟು ಪ್ಲಾಸ್ಟಿಕ್ ಮಿಸ್ ಯು ಮಾಡದೆಲ್ಲ ನೋಡ್ತಾ ನಿಂತ್ಕೊಂಡಿದ್ದಾರೆ.

ಇದು ಸಹ ಒಂದ ಬೆಸ್ಟ್ ಕಾಫಿ ಶಾಪ್ ಅಂತ ಹೇಳಬಹುದು ಕಸ್ಟಮರ್ ಇಬ್ಬರೂ ಕೂತಿದ್ದಾರೆ.

ಮದುವೆ ರಿಸೆಪ್ಶನ್ ಉಹ್ ಫುಲ್ ಎಲ್ಲ ಮಿಂಚ್-ಮಿಂಚ್ ಹಾರುಸ್ತಾಇದ್ದಾರೆ. ಲೈಟಿಂಗ್ಸ್ ಎಲ್ಲ ಆಗಿದೆ ಹುಡುಗ ಹುಡುಗಿ ಹಾರ ಹಾಕಿದರೇನೋ ಹಾಗಾಗಿ ಕ್ಲಾಪ್ ಮಾಡಿದ್ದಾರೆ ಅಲ್ -ಅಲ್ -ಅಲ್ಲೇ ಮಿಂಚಿನ್ ಪೇಪರ್ ಎಲ್ಲ ಹಾರಾಡ್ತಾ ಇದೆ.

ನೋಡ್ರಿ ಇದು ಒಂದು ಸ್ಕೂಲ್ ನಲ್ಲಿ ಎಕ್ಸಾಮ್ ನಡೀತಾಇದೆ. ಮಕ್ಳ್ ಎಲ್ಲಾ ಎಕ್ಸಾಮಿ ಗೆ ರೆಡಿ ಆಗಿ ಕುತ್ಕೊಂಡಿದ್ದಾರೆ. ಪೆನ್ ಎಕ್ಸರ್ಸೈಜ್ ಜಾಮೇಟ್ರಿ ಬಾಕ್ಸ್ ಎಲ್ಲಾ ತಕ್ಕೊಂಡು ಅಹ್ ಒಬ್ಬ ಟೀಚರ್ ಆಕಡೆಯಿಂದ ಇಕಡೆ ಓಡಾಡ್ತಾ ಇದ್ದಾರೆ.